ಒಳ್ ಒಳ್ಳೆ ರೆಸ್ಟೋರೆಂಟ್ ರೆಸಾರ್ಟ್ ಗಳಿಗೆ ಹೋಗ್ಬೇಕು ಓ ಈ ಹಳ್ಳಿ ಬದಿ ನಮ್ ಕಡೆಯೆಲ್ಲ ಬರಿ ದಿನ ಬೆಳಗಾದರು ಕಡಬು ದೋಸೆ--

ನಾವ್ ಮನುಷ್ಯರು ಮೈಯ್ ಸತ್ಮೇಲೆ ನೋಡೋಕ್ಕೆ ಆಗಲ್ಲ ಕಣ್ರೀ ಆ ಮೊಳೆ ಪೊಳೆ ಎಲ್ಲ ಸ ದೇವರೆ ರಾತ್ರಿಯೆಲ್ಲ ಚಳಿ ಬರೊದೊಗಿ--

ಅದು ಒಂದು ಅಡಿಕೆ ದಬ್ಬೆ ಇದ್ವು ಇಲ್ಲ ಆದ್ರೆ ಹೋಗೋದು ಅಕೇಶಗಳದ್ದು ಎಲ್ ನೋಡಿದ್ರು ಅವೇ ಕುಣಿಗೋಲ್ ಹಾಕೋದ್ ಕಷ್ಟ ಈಗ ಬಂದ್ಐತ್ತಿ ಕಬ್ಬಿಣದ್ ಗೇಟ್ ಮಾಡೋದು ಹಾಕ್ಬಿಡ್ತಾರು ಯಾ ಇ ಕುಣಿಗೋಲ್ ಇಡೋ ಕಾಲಗೆ ಬಿಡ್ತ್ತು .

''ಬಾರಿ ಚೆನ್ನಾಗ್ ಇರುತ್ತೆ ನನ್ ಮೊನ್ನೆ ಅಷ್ಟೇ ಮಾಲ್ಪೆ ಬೀಚ್ ನಲ್ಲಿ ಹೋಗಿದ್ದೆ ಮಾರ್ರಾ ಈ ಐ ಲ್ಯಾಂಡ್ ಗೆ ಸೇಂಟ್ ಮೇರಿಸ್ ಐಲ್ಯಾಂಡ್ ಗೆ ಬಾರಿ ಚೆನ್ನಾಗ್ ಇತ್ರಿ. ಆ ಬೋಟ್ ಲ್ ಹೋಗೋದ್ ಇದೆಯಲ್ಲ ಒಳ್ಳೆ ಮಜಾ ಮಾಡಿದ್ವಿ ಮಾತ್ರ.''

ಹೊಸಾದ್ ಯಾವದೇ ಅಂಗಡಿ ಓಪನ್ ಮಾಡ್ಲಿ ಯಾವದೇ ಶಾಪ್ ಮಾಡ್ಲಿ ಆ ಬಲೂನ್ ಒಂದ್ ಜಾತಿ ಕಟ್ಟುದ್ರು ಬಲೂನ್ ಕಟ್ಟುದ್ರೆ ಆ ಹೊಸ ಅಂಗಡಿ ಓಪನಿಂಗ್ ಸೆರೆಮನಿ ಅಂತಾನೋ ಏನೋ ಅಂತ ಗೊತ್ತಿಲ್ಲ ನೋಡ್ ಯಾವೇ ಮಾಡ್ಲಿ.

ಅವು ಗಾರ್ಡನ್ ಎಲ್ಲ ಹೋಗಿ ಅವೂ ಜುಟ್ ಬೆಳ್ಕೋಬೇಕು ಅವುನ್ನ ಅವುನ್ನ ನಾಲ್ಕ್ ಗುಲಾಬಿ ಗಿಡ ನೆಡ್ಬಹುದು ನೋಡಿ ಚೆಂದ ಮಾಡಿ ಇತರ ಗಾರ್ಡನ್ ಎಲ್ಲ ಮೈನ್ಟೈನ್ ಮಾಡೋಕ್ಕೆ ಆಗೋಲ್ಲ ರೀ ಬಾರಿ ಕಷ್ಟ.

ಮಲ್ನಾಡ್ ಬಗ್ಗೆ ಲೆಲ್ಲ ಇತರದ್ ಬಿಲ್ಡಿಂಗ್ ಗಲ್ಲ ಮಾಡೋದ್ದು ಬಾರಿ ಕಷ್ಟ ಕಣ್ರಿ ಇವು ಮಳೆಗೆ ಅವು ಏನ್ ಆರ್ಸಿಸಿ ಬಿಲ್ಡಿಂಗ್ ಯಾವ್ದ್ ತರ ಮಾಡಿದ್ರು ಕಷ್ಟ ನಮ್ ಕಡೆ ಏನ್ ಇದ್ರೂ ಹಂಚಿನ್ ಮನೆನೇ ಬಾಳಿಕೆ ಬರೋದು ಜಾಸ್ತಿ.

ಈಗಿನ್ ಕಾಲ್ದಲ್ ಮನೆಯಲ್ಲ ಕಟ್ತಾರೆ ಏನ್ ಸಾಧಾರಣದ ಮನೆ ಕಟ್ತರ್ ಏನ್ರಿ ನಮ್ ಹಳ್ಳಿ ಬದಿಲೆಲ್ಲ ಅಥರ ಏನಿಲ್ಲ ಮಾರ್ರಾ ನಾರ್ಮಲ್ ಕಾ ಕಾಡಿಗೆ ಹೋದ ಗಳತ್ತಂದ ಹೇರ್ದ ಹಂಚಿನ್ ಮನೆ ಕಟ್ದ ಈ ಸಿಮೆಂಟ್ ಈದರಲ್ಲೆಲ್ಲ ಕಟ್ಟೋ ಬಿಲ್ಡಿಂಗ್ ನೋಡಿದ್ರೆ ತಲೆ ಬಿಸಿ ಆಗುತ್ತೆ ಬಾರಿ ಚಂದ್ರವಾಗಿ ಕಟ್ತಾರೆ ಮನೆಗಳಿಗ.